C ನಲ್ಲಿಯ ಪಾಲಿಮಾರ್ಫಿಸಮ್ ಪಾಲಿಮಾರ್ಫಿಸಮ್ ಎನ್ನುವುದರ ಕುರಿತು ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಪಾಲಿಮಾರ್ಫಿಸಮ್ ಹಾಗೂ ವರ್ಚುವಲ್ ಫಂಕ್ಷನ್ ಗಳ ಬಗೆಗೆ ನಾವು ಕಲಿಯುವೆವು ನಾವು ಇದನ್ನು ಒಂದು ಉದಾಹರಣೆಯ ಮೂಲಕ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲುUbuntuಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇನೆ
ನಾವು ಪಾಲಿಮಾರ್ಫಿಸಮ್ ಎನ್ನುವುದರ ಪರಿಚಯದೊಂದಿಗೆ ಆರಂಭಿಸೋಣ
ಪಾಲಿಮಾರ್ಫಿಸಮ್ ಎಂದರೆ ವಿಭಿನ್ನ ರೂಪಗಳನ್ನು ಪಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿರುವುದು
ಇದು ಒಂದೇ ಹೆಸರನ್ನು ಹೊಂದಿರುವ ಫಂಕ್ಶನ್ ಅನ್ನು ವಿವಿಧ ರೀತಿಯಲ್ಲಿ ಬಳಸುವ ಯಾಂತ್ರಿಕರಚನೆಯಾಗಿದೆ
ನಾವು ವರ್ಚುವಲ್ ಫಂಕ್ಷನ್ ಗಳನ್ನು ನೋಡೋಣ
ವರ್ಚುವಲ್ ಫಂಕ್ಷನ್ ಎನ್ನುವುದು ಕ್ಲಾಸ್ ನ ಮೆಂಬರ್ ಫಂಕ್ಷನ್ ಆಗಿದೆ
ಇದನ್ನು ಅದರದೇ ಡಿರೈವ್ಡ್ ಕ್ಲಾಸ್ ನಲ್ಲಿ ಓವರ್ ರೈಡ್ ಮಾಡಲು ಸಾಧ್ಯವಿದೆ
ವರ್ಚುವಲ್ ಎನ್ನುವ ಕೀವರ್ಡನೊಂದಿಗೆ ಇದನ್ನು ಡಿಕ್ಲೇರ್ ಮಾಡಲಾಗುತ್ತದೆ
ವರ್ಚುವಲ್ ಫಂಕ್ಷನ್ ಕಾಲ್ ಅನ್ನು ರನ್ ಟೈಮ್ ನಲ್ಲಿ ಬಗೆಹರಿಸಲಾಗುತ್ತದೆ
ಈಗ ವರ್ಚುವಲ್ ಫಂಕ್ಷನ್ಸ್ ಎನ್ನುವುದರ ಒಂದು ಉದಾಹರಣೆಯನ್ನು ನಾವು ನೋಡೋಣ
ನಾನು ಕೋಡನ್ನು ಈಗಾಗಲೇ ಬರೆದಿದ್ದೇನೆ
ನಾವು ಅದನ್ನು ಅನುಸರಿಸೋಣ
ನಮ್ಮ ಫೈಲ್ ನ ಹೆಸರು virtualಸಿಪಿಪಿ ಆಗಿದೆ ಎಂಬುದನ್ನು ಗಮನಿಸಿರಿ
ಈ ಪ್ರೊಗ್ರಾಂನಲ್ಲಿ ಆಯತ ಸಮಾಂತರ ಚತುರ್ಭುಜ ಹಾಗೂ ತ್ರಿಕೋನಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯುವೆವು
ಐಯೋಸ್ಟ್ರೀಮ್ ಎನ್ನುವುದು ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಅನ್ನು ಬಳಸುತ್ತಿದ್ದೆವೆ
ನಾವು ಪ್ಯಾರಲೆಲೋಗ್ರಾಮ್ ಎನ್ನುವ ಕ್ಲಾಸ್ ಒಂದನ್ನು ಹೊಂದಿದ್ದೇವೆ
ಇದು ಬೇಸ್ ಕ್ಲಾಸ್ ಆಗಿದೆ
ಇದರಲ್ಲಿ ವಿಡ್ತ್ ಹೈಟ್ ಮತ್ತು ಆರ್ ಎನ್ನುವ ಇಂಟೀಜರ್ ವೇರಿಯಬಲ್ ಗಳನ್ನು ಡಿಕ್ಲೇರ್ ಮಾಡಿದ್ದೇವೆ
ಇವುಗಳನ್ನು ಪ್ರೊಟೆಕ್ಟೆಡ್ ಎಂದು ಡಿಕ್ಲೇರ್ ಮಾಡಲಾಗಿದೆ
ನಂತರ set values ಎನ್ನುವ ಪಬ್ಲಿಕ್ ಫಂಕ್ಷನ್ ಪಡೆದಿದ್ದೇವೆ
ಇಲ್ಲಿ a ಮತ್ತು b ಎನ್ನುವ ಎರಡು ಆರ್ಗ್ಯುಮೆಂಟ್ ಗಳನ್ನು ಪಾಸ್ ಮಾಡಿದ್ದೇವೆ
ನಂತರ ನಾವು ಪಬ್ಲಿಕ್ ಮೆಂಬರ್ ಗಳನ್ನು ಬಳಸಿ ಪ್ರೊಟೆಕ್ಟೆಡ್ ಮೆಂಬರ್ ಗಳನ್ನು ಆಕ್ಸೆಸ್ ಮಾಡುತ್ತೇವೆ
ಇದು ಆರಿಯಾ ಎನ್ನುವ ವರ್ಚುವಲ್ ಫಂಕ್ಷನ್ ಆಗಿದೆ
ಇಲ್ಲಿ ನಾವು ಪ್ಯಾರಲೆಲೊಗ್ರ್ಯಾಮ್ ನ ವಿಸ್ತೀರ್ಣವನ್ನು ಕಂಡುಹಿಡಿಯುತ್ತೇವೆ
ಆಮೇಲೆ ನಾವು ರೆಕ್ಟಾಂಗಲ್ ಎನ್ನುವ ಡಿರೈವ್ಡ್ ಕ್ಲಾಸ್ ನ್ನು ಪಡೆದಿದ್ದೇವೆ
ಇದು ಪ್ಯಾರಲೆಲೋಗ್ರಾಮ್ ಎನ್ನುವ ಬೇಸ್ ಕ್ಲಾಸ್ ನ ಗುಣಗಳನ್ನು ಇನ್ಹೆರಿಟ್ ಮಾಡುತ್ತದೆ
ಆರಿಯಾ ಎನ್ನುವ ಫಂಕ್ಷನ್ ಅನ್ನು ಇಲ್ಲಿ ನಾವು ಓವರ್ ರೈಡ್ ಮಾಡುತ್ತೇವೆ
ನಂತರ ನಾವು ಆಯತಾಕಾರದ ವಿಸ್ತೀರ್ಣವನ್ನು ಕಂಡುಹಿಡಿಯುತ್ತೇವೆ
ಮತ್ತು ಅದನ್ನು ಪ್ರಿಂಟ್ ಮಾಡುತ್ತೇವೆ
ಇಲ್ಲಿ ನಾವು ಟ್ರಯಾಂಗಲ್ ಎನ್ನುವ ಇನ್ನೊಂದು ಡಿರೈವ್ಡ್ ಕ್ಲಾಸ್ ನ್ನು ಪಡೆದಿದ್ದೇವೆ
ಇದೂ ಸಹ ಬೇಸ್ ಕ್ಲಾಸ್ ಆಗಿರುವ ಪ್ಯಾರಲೆಲೋಗ್ರಾಮ್ ನ ಗುಣಗಳನ್ನು ಇನ್ಹೆರಿಟ್ ಮಾಡುತ್ತದೆ
ಇಲ್ಲಿ ಆರಿಯಾ ಎನ್ನುವ ಫಂಕ್ಷನ್ ಅನ್ನು ನಾವು ಮತ್ತೊಮ್ಮೆ ಓವರ್ ರೈಡ್ ಮಾಡುತ್ತೇವೆ
ನಂತರ ನಾವು ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯುತ್ತೇವೆ
ಮತ್ತು ಅದನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇಲ್ಲಿ ಪ್ಯಾರಲೆಲೋಗ್ರಾಮ್ ಎನ್ನುವ ಕ್ಲಾಸ್ ನ p ಎನ್ನುವ ಒಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಪ್ಯಾರಲ್ಲೆಲ್ ಎನ್ನುವ ಪಾಯಿಂಟರ್ ಅನ್ನು ಇಲ್ಲಿ ನಾವು ನೋಡಬಹುದು
ಇದು ಪ್ಯಾರಲೆಲೋಗ್ರಾಮ್ ಎನ್ನುವ ಕ್ಲಾಸ್ ನ ಪಾಯಿಂಟರ್ ಆಗಿದೆ
ಇದನ್ನು ಬೇಸ್ ಪಾಯಿಂಟರ್ ಎಂದು ಕರೆಯುತ್ತಾರೆ
ಬೇಸ್ ಕ್ಲಾಸ್ ನ ಪಾಯಿಂಟರ್ ಡಿರೈವ್ಡ್ ಕ್ಲಾಸ್ ನ ಒಬ್ಜೆಕ್ಟ್ ಅನ್ನು ಪಾಯಿಂಟ್ ಮಾಡಲು ಸಾಧ್ಯವಿದೆ
ಇಲ್ಲಿ ರೆಕ್ಟಾಂಗಲ್ ಮತ್ತು ಟ್ರಯಾಂಗಲ್ ಕ್ಲಾಸ್ ನ ಒಬ್ಜೆಕ್ಟ್ ಗಳನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಇಲ್ಲಿ ಪ್ಯಾರಲ್ಲೆಲ್ ಅನ್ನು p ಎನ್ನುವುದರ ಅಡ್ಡ್ರೆಸ್ ಗೆ ನಿಗದಿಪಡಿಸಲಾಗಿದೆ
ಆಮೇಲೆ ನಾವು 3 ಮತ್ತು 2ಇವುಗಳನ್ನು ಆರ್ಗ್ಯುಮೆಂಟ್ ಗಳೆಂದು ಪಾಸ್ ಮಾಡುತ್ತೇವೆ
ಆಮೇಲೆ ಆರಿಯಾ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಇಲ್ಲಿ ಪ್ಯಾರಲ್ಲೆಲ್ ಅನ್ನು ರೆಕ್ಟ್ ಎನ್ನುವುದರ ಅಡ್ಡ್ರೆಸ್ ಗೆ ನಿಗದಿಪಡಿಸಲಾಗಿದೆ
ರೆಕ್ಟ್ ಎನ್ನುವುದು ರೆಕ್ಟಾಂಗಲ್ ಎನ್ನುವ ಕ್ಲಾಸ್ ನ ಒಬ್ಜೆಕ್ಟ್ ಆಗಿದೆ
ಮತ್ತೊಮ್ಮೆ ನಾವು 4 ಮತ್ತು 5 ಇವುಗಳನ್ನು ಆರ್ಗ್ಯುಮೆಂಟ್ ಗಳೆಂದು ಪಾಸ್ ಮಾಡುತ್ತೇವೆ
ಮತ್ತು ಆರಿಯಾ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಮತ್ತು ಕೊನೆಯದಾಗಿ ಪ್ಯಾರಲ್ಲೆಲ್ ಅನ್ನು ಟ್ರಯಾಂಗಲ್ ಎನ್ನುವುದರ ಅಡ್ಡ್ರೆಸ್ ಗೆ ನಿಗದಿಪಡಿಸಲಾಗಿದೆ
ಟಿಆರ್ಜಿಎಲ್ ಇದು ಟ್ರಯಾಂಗಲ್ ಎನ್ನುವ ಕ್ಲಾಸ್ ನ ಒಬ್ಜೆಕ್ಟ್ ಆಗಿದೆ
ಇಲ್ಲಿ ನಾವು 6 ಮತ್ತು 5 ಇವುಗಳನ್ನು ಆರ್ಗ್ಯುಮೆಂಟ್ ಗಳೆಂದು ಪಾಸ್ ಮಾಡುತ್ತೇವೆ
ಮತ್ತು ಆರಿಯಾ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಟ್ಟಿಗೇ ಒತ್ತಿ ಟರ್ಮಿನಲ್ ಅನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ virtualಸಿಪಿಪಿ ಸ್ಪೇಸ್ ಹೈಫೆನ್ o ಸ್ಪೇಸ್ ವಿರ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ವಿರ್ ಡಾಟ್ ಸ್ಲ್ಯಾಷ್ ವಿರ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಔಟ್ಪುಟ್ ಹೀಗೆ ಕಾಣುವುದನ್ನು ನಾವು ನೋಡಬಹುದು ಆರಿಯಾ ಒಎಫ್ ಪ್ಯಾರಲೆಲೋಗ್ರಾಮ್ ಇಸ್ 6 ಆರಿಯಾ ಒಎಫ್ ರೆಕ್ಟಾಂಗಲ್ ಇಸ್ 20 ಮತ್ತು ಆರಿಯಾ ಒಎಫ್ ಟ್ರಯಾಂಗಲ್ ಇಸ್ 15
ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ನಾವು ಸಂಕ್ಶಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ಪಾಲಿಮಾರ್ಫಿಸಮ್ ವರ್ಚುವಲ್ ಫಂಕ್ಷನ್ ಉದಾ
ವರ್ಚುಯಲ್ ಇಂಟ್ area ಇವುಗಳನ್ನು ನಾವು ಕಲಿತೆವು
ಒಂದು ಅಸೈನ್ಮೆಂಟ್ ಎಂದು ಆಯತಾಕಾರ ಚೌಕೋನ ಮತ್ತು ತ್ರಿಕೋನಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ
ಪೆರಿಮೀಟರ್ ಎನ್ನುವ ವರ್ಚುವಲ್ ಫಂಕ್ಷನ್ ಅನ್ನು ಕ್ರಿಯೇಟ್ ಮಾಡಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಕಾಂಟಾಕ್ಟ್ at ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಈ ಈ ಮೇಲ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು